ಹಾಗೆ ಇದರಲ್ಲಿ ಪ್ಯಾಡ್ ಗಳನ್ನು ಕಾಣಬಹುದಾಗಿದೆ.

ತಗಡಿಯ ಪಿ_ಎ_ಡಿ_ಡಿ ಬ್ಯಾಂಕ್ ಬಸವೇಶ್ವರ ಸರ್ಕಲ್ ಕೊಪ್ಪಳ ಫೈವ್ ಎಯಿಟ್ ಫೈವ್ ಟೂ ಥ್ರೀ ಒನ್ ಅಂತ ಬರೆಯಲಾಗಿದೆ.

ಈ ಚಿತ್ರದಲ್ಲಿ ಹಲವಾರು ವ್ಯಕ್ತಿಗಳನ್ನು ಕಾಣಬಹುದಾಗಿದೆ.

ಇಲ್ಲಿ ಕೆಲವಷ್ಟು ವ್ಯಕ್ತಿಗಳನ್ನು ನಾವು ಕಾಣಬೋದಾಗಿದೆ.

ಇಲ್ಲಿ ಹಲವಾರು ಕುರ್ಚಿಗಳು ಮತ್ತು ಇದರಲ್ಲಿ ಪೋಸ್ಟರ್ ಗಳನ್ನು ಕಾಣಬಹುದಾಗಿದೆ ಇದೊಂದು ರೂಮ್ ಆಗಿದೆ.

ಹಾಗು ಇಲ್ಲಿ ಲೈಟಿ ನ ಬೆಳಕನ್ನು ಕಾಣಬಹುದಿದೆ.

ಈ ಚಿತ್ರದಲ್ಲಿ ಒಂದು ಟಿ_ವಿ ಯನ್ನು ಕಾಣಬಹುದಾಗಿದೆ.

ಹಾಗು ಇದರಲ್ಲಿ ಹಲವಾರು ಮೇಣಸಿಕಾಯನ್ನು ಕಾಣಬೋದಾಗಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡವಾದ ಮನೆಯನ್ನು ಕಾಣಬಹುದಾಗಿದೆ.

ಹಾಗು ಇದರಲ್ಲಿ ದೊಡ್ಡ ದೊಡ್ದು ಗಿಡಗಳನ್ನು ಕಾಣಬಹುದಾಗಿದೆ

ಈ ಚಿತ್ರದಲ್ಲಿ ಇದು ಒಂದು ಫಿಶಿಂಗ್ ಮಾರ್ಕೆಟ್ ಆಗಿರಬಹುದು.

ಈ ಚಿತ್ರದಲ್ಲಿ ಕೆಲವಷ್ಟು ವ್ಯಕ್ತಿಗಳನ್ನು ಕಾಣಬಹುದಾಗಿದೆ.